ಹತ್ತನೇ last .

ಹೌದಾ ಚನ್ನಾಗಿ education ಮಾಡ್ಬೇಕು ಈವಾಗಿನ್ ಮತ್ತೆ ಏನ ಸಮಾಚಾರಾ?

ಏನಿಲ್ಲಾ ನೀವ ಎಷ್ಟನತ್ತೆ ಶಾಲಿಯಲ್ಲಿ? पैला ದಿಂದ.

ಒಂದೇ ಊರಾಗ ಕಲ್ತೆರೊ ಏನ ಮತ್ change ಹಿಂಗ ಬ್ಯಾರೆ ಬ್ಯಾರೆ ಊರಿಗ್ ಹೋದ್ರೆ?

ನಾನು ನಮ್ಮೂರಲ್ಲೇ ಎಲ್ಲಾ ಕಲ್ತಿರೋದ degree ವರ್ಗು ನಮ್ಮೂರಲ್ಲೇ ಕಲ್ತಿದೀನಿ.

ನಾ first second ಬ್ಯಾರೆ ಕಡೆ ಆಮೇಲೆ ಆ ಮೂರನೇದಿಂದ್ದ ಒಂದ ಕಡೆ continue .

ಹ್ಮ್‌ ನೀವ ಯಾವ ಅ ಮತ್ತೆ ಈವಾಗಿನ education ಗು ಮದ್ಲಿನ್ education ಗು ಏನ್ ಅನ್ಸುತೆ ನಿಮ್ಗೆ?

ಮದ್ಲಿಂದ್ ಚೊಲೋ ಅನಸ್ತೇತಿ ಏನ ಈಗಿಂದ ಚೊಲೋ ಅನಸ್ತೇತಿ?

ಹಾ okay .

ಆ ಮದ್ಲಿನ್ ಶಿಕ್ಷಣ ಮತ್ ಈವಾಗಿನ ಶಿಕ್ಷಣ ಬಗ್ಗೆ ನಿಮ್ಗ ಯಾವ್ದ ಚೊಲೋ ಅಂತ ಅನಸ್ತೇತಿ?

ಹ್ಮ್‌ ಮದ್ಲಿಂದ ಚೊಲೋ ಇತ್ತ ಅಣ್ಣಾ ಇವಾಗಿಂದು ಆಹ್ ಜಾಸ್ತಿ hours school ಗ ಹೋಗುದ ಅಷ್ಟೇ ಬಂದಕೂಡ್ಲೇ ಮನಿಗ homework ಅಂತ ಕೊಡ್ತಾರ ಬರೆ ಅದನ್ನ ಮಾಡ್ಬೇಕು. ಹಿಂಗಾಗಿ ಹುಡ್ಗುರಿಗೆ ಸರಿಯಾಗಿ ಶಿಕ್ಷಣ ಆಗಾಕತ್ತಿಲ್ಲಾ ಅನಸ್ತೆತಿ ನನಗ.

ಅದ ಈಗೇನ ಬಂದೇತಿ mobile ಬಂದ ಎಲ್ಲಾ.

ಹ್ಮ್‌ mobile ಈಗಂತೂ ಕರೋನಾ ಬಂದ್ಮೇಲೆ ಹ್ಮ್‌ ಈಗಂತೂ ಬರೆ ಕರೋನಾ ಬಂದ್ಮೇಲೆ mobile ಒಳಗೆ ಪಾಠಾ ಎಲ್ಲಾ mobile ಒಳಗೆ. ಹಿಂಗಾಗಿ ಮದ್ಲಿನ ಶಿಕ್ಷಣಾನೆ ಚೊಲೋ.

ಹಾ पैला ಆವಾಗೇನ ಏನ ಏನ ಇರಾಕಿಲ್ಲಾ ಅವಾಗ ಒಂದ ಒಂದ ಗಡ್ಯಾಳ ಅಂದ್ರ ಎಷ್ಟ ಇದ ಇತ್ತ ಅದಕ್ಕ.

ಹ್ಮ್‌ ಈಗ ಹಂಗಿಲ್ಲಾ.

ಈವಾಗಿನ ಶಿಕ್ಷಣ ಬರೆ ಹಾ ರೊಕ್ಕದ್ ಸಲ್ವಾಗಿ ಆಗಿ.

ಹತ್ತ ಸಾವಿರ ರೂಪಾಯಿ ತುಗೊಂಡ್ರು ಕಡಿಮೆ ಈಗಾ ಇಪ್ಪತ್ತ ಸಾವಿರ ತುಗೊಂಡ್ರು ಕಡಿಮೆ ಈಗ.

पैला ಮುನ್ನು ಮೂರ್ನೂರ್ ರೂಪಾಯಿ ಗಡಿಯಾರ ಅಂದ್ರ ಒಂದ ಇದ ತುಗೊಂಡಂಗ.

ನಾವೆಲ್ಲಾ high school ಕಲಿಯೋವಾಗೆಲ್ಲಾ ಯ್ಯಾಡ ನೂರು ಮೂರ ನೂರ ರೂಪಾಯಿ ಕೊಟ್ಟ ಕಲ್ತಿವಿ ಈಗ ಯ್ಯಾಡ ನೂರ ಮೂರ್ನೂರ್ ರೂಪಾಯಿ ಅವ್ರದು ಸಾಲಿ bus ಇಂದು fee ನು ಇರಾಂಗಿಲ್ಲ.

ಹಾ ಮತ್ ಅವಾಗೇನ ಐತಿ ಈಗ ಸಾಲ್ಯಾಗ ಹಿಂಗ ಸ ಬರೆ ಗಿಡಗಳನ್ನನೋಡ್ಕೊಂತ ಕುಂತ್ರ sir ಬೈತಿದ್ರು.

ಏನ್ ಬರೆ ಗಿಡ ನೋಡಾತಿ ಈಗ mobile ನೋಡಿದ್ರು ಸಾಲಿಗೊದ್ರು ಏನು ಅನ್ನೋದಿಲ್ಲಾ.

ಹಾ ಹೌದು ಈಗೆಲ್ಲಾ ಬಾಳ change ಆಗ್ಬಿಟ್ಟೆತಿ. ಮದ್ಲಿನಂಗ ಇದ್ರನ ಚೊಲೋ ಇರ್ತಿತ್ತು ಅದ್ಕೆ ಮದ್ಲಿನವ್ರ ಎಲ್ಲಾ ನೋಡ ಎಷ್ಟ್ government ಎಲ್ಲಾ ಆ ಕೆಲ್ಸಾಗಳೊಳಗ ಎಲ್ಲಾ ಹೆಂಗ ಹಿಡದಾರ. ಈಗಿನವ್ರ ಯಾರಿಗೆ government ಕೆಲ್ಸಾ ಸಿಗ್ತೇತಿ ಯಾರಿಗೂ ಸಿಗಲ್ಲಾ ಎಲ್ಲೋ ಲಕ್ಷದಾಗ ಒಬ್ರಿಗ ಸಿಗ್ತೇತಿ.

ಇಲ್ಲಿ ನಮ್ಮು ನಮಗುನು friend ಅದಾರ ಅರ್ದಾ ಮಂದಿ sir ಆಗಿದಾರ.

ಅರ್ದಾ ಮ~ ಅರ್ದಾ ಮಂದಿ sir ಆಗಿದಾರ ನಮ್ಮ ಇತ್ರಾಗ ಇಬ್ರ ಮೂರ ಮಂದಿ.

ಹ್ಮ್‌ sir ಆಗಿದಾರ ಒಬ್ರ bank ದಾಗ ಹಿಂಗ ಎಲ್ಲಾ job ಗು ಅವಾಗ ಇದ್ದು.

ಈಗ ಇಲ್ಲಾ ಹಂಗ ಇಲ್ಲ ಈಗ ಈಗ second year ಕಲ್ತರ ಮಾತ್ರ ಕಿರಾಣಿ ಅಂಗಡಿ ಕೆಲ್ಸಕ್ಕ ಹೋಗುದು.

ಹೌದ ಅಣ್ಣಾ ಹೌದು ಬಾಳ change ಆಗಿ ಬಿಟ್ಟೆತಿ ಈಗೆಲ್ಲಾ ಮದ್ಲಿಂದ ಶಿಕ್ಷಣಕ್ಕು ಈಗಿನ ಶಿಕ್ಷಣಕ್ಕು ಬಾಳ ಅಂದ್ರ ಬಾಳ change ಆಗೇತಿ.

ಹ್ಮ್‌ ಮತ್ ಅಣ್ಣಾ? ಏನಿಲ್ಲಾ ನಿಮ್ಮ ಕಡೆ?

ಹ್ಮ್‌ ಮತ್ पैला ಈಗ ಹೆಂಗ ಇತ್ತು metric ದು exam ಬಾಳ ಚೊಲೋ ಇತ್ತ.

ಈಗ ಏನು ಈಗ ಯಾವ್ದು board exam ಅದಾವು ಅಂತ ಅನ್ಸೊದೆ ಇಲ್ಲಾ ಎಲ್ಲಾ ಸುಮ್ನೆ normal test ತರಾ ಬರಿತಾರ ಎಲ್ಲಾ.

ಹ್ಮ್‌ ಇವತ್ತು ನಾಳೆ ಗಣಿತ ಇರ್ಬೆಕ ಗಣಿತ english ಅದ ಇವತ್ತು .

ಹೌದ್ ಹೌದ್ ಮತ್ ನಿಮ್ದ SSLC ಆಗೆತ ಅಣ್ಣಾ?

ಹೌದಾ ಯಾಕ್ ಅಣ್ಣಾ ಮುಂದ ಕಲಿಲಿಲ್ಲಾ ಅಣ್ಣ ನೀವು? ಮುಂದ್ ಹೋಗ್ಲಿಲ್ಲಾ ಬೇಡಾ ಅನ್ಸಿತ್.

ಹ್ಮ್‌ ಈಗ್ ನಮ್ದು ಇದ್ ಈ ನಮ್ಮ ಜೀವನ್ದಾಗ ಶಿಕ್ಷಣ ಅನ್ನೋದು ಬಾಳ ಮುಖ್ಯ.

ಹೌದ್ ಈ~ ಈಗ ಗೊತ್ತ पैला ಗೊತ್ತ ಆಗುದಿಲ್ಲ ಹಂಗೆ.

ಹ್ಮ್‌ ಬಾಳ ಮುಖ್ಯ ನಾವು ಎಷ್ಟ ಕಲಿತಿವಿ ಅದು ಎಷ್ಟ ಕಲಿತಿವಿ ಅಷ್ಟ ನಾವ ಮುಂದ ಹೋಗ್ತಿವಿ ಅಷ್ಟ ನಾವ ತಿಳ್ಕೊತೇವಿ.

ಇಲ್ಲಾ ನಮಗೆ ಆ time ಕ ಗೊತ್ತ ಆಗುದಿಲ್ಲಾ.

ಹೌದ ಅಣ್ಣಾ ಈಗಂತೂ ಆಹ್ ಶಿಕ್ಷಣದೊಳಗ ಸರ್ಕಾರಿ school ಗಳಿಗೆ ಕಳ~ ಕಳ್ಸುದೆ ಇಲ್ಲಾ ಮಕ್ಕಳ್ನ ಯಾವಾಗ ನೋಡಿದ್ರು private school ಗಳಿಗೆ ಕಳ~ ಕಳಸ್ತಾರ.

ಹಾ, ನಾನ್ ಚನ್ನಾಗಿದ್ದೇನೆ, ನೀವ್ ಹೇಗಿದಿರಿ? ಏನ್ call ಮಾಡಿ ತುಂಬಾ ದಿವ್ಸ ಆಯ್ತಲ್ಲ? ಏನ್ ಇಲ್ಲ ಹೀಗ್ಲೇ ಒನ್ ನೆನ್ಪ್ ಆಯ್ತ್, ಹಾಗೆ ಮಾಡ್ವಾ ಅಂತ.

ಅದೇ ಏನ್ ಗೊತ್ತಾ, ನಮ್ದ್ ಅಕ್ಕನದ್ದು ಮಗಳನ್ನೊಂದು school ಗೆ ಹಾಕ್ಲಿಕ್ಕೆ ಇದೆ.

ಹೇಗೆ ಏನು ಅಂತ ಕೇಳ್ವ ಅಂತ call ಮಾಡಿದ್ದ್ ನಾನು. ಹ ಹ ಇಲ್ಲಿ ಒಳ್ಳೆದಿದೆ, ನನ್ನ್ ಮಗ್ಳು ಹೋಗ್ತಳಲ್ಲ ಕಾಪಲ್ಲಿ, ಅದು ಚೆನ್ನಾಗಿದೆ school.

ಹೌದು, ಆ ಅಲ್ಲಿ ಒಳ್ಳೆದಿದೆ ಎಲ್ಲ.

ಹಾ, ಮಕ್ಳು ತುಂಬಾ ಇದಳೇ, ತುಂಬಾ ಇದ್ದಾರೆ, ಮತ್ತೆ fees ಎಲ್ಲ ಆ ಚನ್ನಾಗಿದೆ ಒಂದ್ ಆ ಹ ಇಪ್ಪತ್ ಸಾವ್ರ ಹಾಗೆ.

ಆ uniform ಎಲ್ಲ ಅವ್ರೇ ಕೊಡ್ತರೆ, books ಎಲ್ಲ.

ಇಪತ್ತು ಸಾವಿರ ಕಟ್ಟಿದ್ರೆ ಅದ್ರಲ್ಲೇ ಅವರ್ದು books ಎಲ್ಲ.

ಎಲ್ಲ ಅದ್ರಲ್ಲೇ ಬರ್ತದೆ, uniform, books ಎಲ್ಲ.

ಮತ್ತೇ ಇದ್ ಎಂತ ನಮ್ದೂ, school ಇದು van ಇರ್ತದಲ್ಲ?

ಇಲ್ಲಿ ಮನೇ ಮನೆ ಹತ್ರವ ನಾನೇ ಮನೆ ಹತ್ರವೇ ಬರ್ತರೆ ಇಲ್ಲೇ.

ಇದು ಒಳಗೊಳಗೆ ಎಲ್ಲ ಇದ್ರೆ ಮನೆ ಅಲ್ಲಿಗೆಲ್ಲ ಎಲ್ಲ ಬಿಡ್ತರೆ, ಇಲ್ಲೆಲ್ಲ, ಮತ್ತೆ ಬೇರೆ school ಅಲ್ ಎಲ್ಲ ಹಾಗೆಲ್ಲ ಬಿಡೂದಿಲ್ಲಲ್ಲ, ಬಂದು ನಿಲ್ಲಿ, ಎಲ್ಲ ಹೇಳ್ತಾರಲ್ಲಾ, ಇಲ್ಲಿ ಈ school ಬಸ್ಸಿದ್ದು ಹಾಗಲ್ಲ, ಬಿಡ್ತಾರೆ ಮನೆವರ್ಗೂ ಬಿಡ್ತಾರೆ.

ಹಾಗೆ, ಅದೇ ನಾನು ನೋಡಿದ್ದೆ ನಿಮ್ದು school ದ್ದು bus.